ವ್ಯವಹಾರವನ್ನು ಮಾಡಬಹುದು ನಮಗೆ ಬೇಕಾದ ಸಾಲವನ್ನು ಪಡೆಯಬಹುದು ಆಗೂ ಸಾಲವನ್ನು ಕಂತುಗಳಾಗಿ ಇಂತಿರುಗಿಸಬಹುದು.

ಇದು ಕ್ರೈಸ್ತರ ಒಂದು ಪವಿತ್ರ ದೇವಾಲಯವಾಗಿದೆ. ಈ ದೇವಾಲಯದಲ್ಲಿ ಅವರು ಬೆಳಗಿನ ಜಾವ ಮತ್ತು ಸಂಜೆ ವೇಳೆ ಸಾಮೂಹಿಕವಾಗಿ ಪ್ರಾಥನೆ ಮಾಡುವುದನ್ನು--

ಸಂಚಾರ ಮಾಡಿಕೊಂಡು ಬಂದು ಸಹಾ ರೇಲ್ವೆ ಸ್ಟೇಷನ್‌ ಒಳಗೆ ಹೋಗುತ್ತಿ--

ಒಂದು ವಾಯುವ್ಯ ಕರ್ನಾಟಕ ಸಾರಿಗೆ ಬಸ್‌ ಆಗಿದೆ. ಇದನ್ನು ನಾವು ಹಸಿರು ಬಸ್ಸು ಎಂದು ಕರೆಯುತ್ತೇವೆ ಈ ಹಸಿರು ಬಸ್ಸು ಗ್ರಾಮ ಗ್ರಾಮಗಳಲ್ಲಿ--

ದೇವರು ಅಲ್ಲ ನಮ್ಮವರು --